ಬರ್ಬೋದು ಅಂದ್ರೆ ಹೀಗೆ ಸಿಗದೇ ತುಂಬಾ ಆಯ್ತಲ್ಲ ಬೇರೆ ಬೇರೆ batch ನವರು ಒಟ್ಟಿಗೆ ಸೇರುದು ಅಂದ್ರೆ ಖುಷಿ ಅಲ್ಲಾ.

ಹಾ ಅದು ಹೌದು ಖುಷಿ ಹೌದು ಇಡೀ ದೀವ್ಸಾ ಅಂದ್ರೆ ಇಲ್ಲಿ ಎಂಥ ಎಲ್ಲರೂ ಇರ್ಬೇಕು ಇಲ್ಲದಿದ್ರೆ bore ಆಗ್ತದೆ ಸುಮ್ಮನೆ ಬಂದು ಮಾತಾಡುವುದು ಹಾಗೆಲ್ಲ ಎಂತದ್ದಿದ್ರೆ bore .

ಹಾ ಹಾಗೆಲ್ಲ ಅಲ್ಲ ಎಂತಾದ್ರೂ program type event management type ಎಂತಾದ್ರೂ set ಮಾಡ್ಬೇಕು ಎಂತ್ತಾದ್ರು events ತರ .

ಅದೇ ನಾವೇ ಮಾಡುದ ಅತ್ವಾ ಯಾರೊಟ್ಟಿಗಾದ್ರೂ ಕೊಡುದ ಅಂದ್ರೆ ಈಗ ಮೊದ್ಲೇ ಹೇಳಿಬಿಡ್ವಾ ಇವರೊಟ್ಟಿಗೆ ನೀವು ಮಾಡಿ ಹಾಗೆ ಅಂತಾದ್ರೂ ಹೇಳ್ವನಾ.

ಹೌದು ಅದಿಕ್ಕೆಲ್ಲ ಅದ್ರೊಟ್ಟಿಗೆ ನಮ್ಮದೆಲ್ಲ work ಅದು ಇದು ಎಲ್ಲಾ ನೋಡ್ಬೇಕಲ್ಲ, ಯಾರಿಗಾದ್ರೂ ಕೊಡುವ.

ಅದೇ ಒಳ್ಳೆಯದಲ್ಲ ಆಗ ನಮ್ಗೆಸ ಅಷ್ಟು ತಲೆಬಿಸಿ ಇರುದಿಲ್ಲ.

ನಾವ್ ಇನ್ನೊಮ್ಮೆ ಮಾತಾಡುವ ರಾತ್ರಿ ವಾಪಸ್ phone ಮಾಡ್ತೇನೆ ನಂಗೆ ಕೆಲಸ ಉಂಟು ಹಾಗೆ.

ಹಾ ನಾನು ಆರಾಮಿದ್ದೀನ್ sir , ನೀವು ಆರಾಮಿದ್ದೀರಾ? ಹ ಮತ್ತೆ ಎಂಥ ಹ್ಯಾಗೆಲ್ಲ ನಡಿತಿತ್ತು, ನಿಮ್ಮ ಊರಲ್ಲಿ ಎಲ್ಲ ಯಕ್ಷಗಾನ ಎಲ್ಲ ಜೋರಿದ್ಯಾ? ನಮ್ಮಲ್ಲಿ ಯಕ್ಷಗಾನ ಕಲೆ, ನಮ್ದು ಈಚಿನ ನಾಡ ಕನ್ನಡ, ಕನ್ನಡಲಾ ಯಕ್ಷಗಾನ ಇಲ್ಲೆಲ್ಲಾ ಜಾಸ್ತಿ. ಅದೆ ಯಕ್ಷಗಾನ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ಯಕ್ಷಗಾನ ಇದೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ.

ಹ್ಯಾಗಿದೆ ಎಲ್ಲ ಈಸರಿ ತಿರ್ಗಾಟ ಮೇಳಗಳದ್ದೆಲ್ಲಾ? ಮೇಳಗಳದ್ದೆಲ್ಲಾ ತಿರ್ಗಾಟ ಇಲ್ಲಿ ಮಾಡ್ತಾ ಇದ್ರು ಎಲ್ಲ, ಈಗೇನು ಒಂದು ಎರಡು ವರ್ಷದಿಂದ ಕೊರೊನದಿಂದ ನಿಂತೋಗಿ ಸ್ವಲ್ಪ ಕಮ್ಮಿ ಅಡೆತಡೆಯಾಗಿದೆ, ಈಗ ಮತ್ತೆ ನಾವು ಆರಂಭ ಮಾಡಿ, ಈ ವರ್ಷ ಎಲ್ಲ ಕೆಲವ್ ಕಡೆ ಎಲ್ಲ ಹೋಗ್ತಾ ಇದ್ದೆವಲ್ಲ. ಹ ಹ ಹ್ಮ್. ಹ ಕಲ ಕರ ಕಲಾವಿದರಿಗೆಲ್ಲ ತುಂಬಾ ಕರೋನ ಬಂದಾಗ ತುಂಬ ಸಮಸ್ಯೆ ಆಗಿತ್ತಂತೆ ಯಕ್ಷಗಾನ, ಸಮಸ್ಯೆ ಸಮಸ್ಯೆ, ತುಂಬಾ ಸಮಸ್ಯೆ ಆಗಿತ್ತು. ಇದನ್ನೆ ಅವಲಂಬಿಸಿದ್ದವರಿಗೆ ಭಾರಿ ಕಷ್ಟದಲ್ಲಿದ್ದಾರೆ.

ಬೇರೆ ಬೇರೆ ಅವರು ವ್ಯವಹಾರ ಇದ್ದವರಿಗೆ ಏನಾದ್ರು, ಆಹ್ ವ್ಯವಸ್ಥೆ ಮಾಡ್ಕೊಂಡು, ಹಾ ಬದುಕುವ ಯೋಜನೆ ಬೇರಿದ್ದವರಿಗೆ ಅನುಕೂಲ. ಇಲ್ದೆಇದ್ರೆ ಅದನ್ನೆ ನಂಬಿಕೊಂಡು ಇದ್ದವರಿಗೆ ಭಾರಿ ಕಷ್ಟ ಇದೆ. ಹ ಹ ಆದ್ರೂ ಯಕ್ಷಗಾನ ಕಲೆ ಇತ್ತೀಚಿನ ದಿನದಲ್ಲೂ ಸ್ವಲ್ಪ ಒಳ್ಳೆ ಬೆಳಿತಾ ಉಂಟೀಗ ಅಲ್ವಾ?

ಕಲಾವಿದರಿಗೆ ಎಲ್ಲೊ ಸಾ ಕಡಿಮೆಯಾಗಿದೆ. ಹಾ, ಹೌದು ಹೌದು ಹೌದು. ಅದೇ ನಮ್ಗೆ ಎಲ್ಲ ಮಾ ಎಲ್ಲ ತಿಳಿದವರು ಹೇಳ್ತಾರೆ ಅದು ಹೌದು, ಮತ್ ಭಾಷೆ ಅದ್ರಲ್ಲಿ ತುಂಬಾ ಭಾಷೆಗಳು ಬರ್ತವೆ, ಕೆಲವಂದು ಸಂಸ್ಕೃತಿಗಳು ಈಗ, ಹೊಸ ಹೊಸ ಶಬ್ದಗಳು ಕಲಿಯುವಂತದು ಬಹಳಷ್ಟು ಇದೆ ಯಕ್ಷಗಾನದಲ್ಲಿ. ಒಂದು ಯಕ್ಷಗಾನ ಕಲಾವಿದ ಅಂತ ಹೇಳಿದ್ರೆ ಒಂದು ಪರಿಪೂರ್ಣತೆ, ಅವ್ರು ವಿದ್ಯೆ ಇರದಿದ್ರೂ ಕೂಡ ಅಷ್ಟೇ ಸ್ಪುಟವಾಗಿ ಮಾತಾಡ್ತಾರೆ ಅಲ್ವಾ. ಹೌದು ಹೌದು ಹೌದು. ಹಲವೇರಿ ಕಲಾವಿದರಿಂದ ಹಾರಾದಿ ಮನೆತನದವರು ಆದರಲ್ಲ ಬಾರಿ ಒಂದು ಎರಡು ಮೂರು class ಓದ್ದವ್ರು ಇದ್ದಾರೆ ಓದ್ದೇ , ಓದದೆ ಇದ್ದವರು ಕೂಡ ಅಭ್ಯಾಸ ಮ ಬಲದಿಂದ ಅವರ ಒಂದು ಯಕ್ಷಗಾನ ಕಲಾವಿದರಾಗಿದ್ದಾರೆ, ಭಾಗವತರೂ ಆಗಿದ್ರಂತೆ.

ಅಲ್ಲಿ ನಮ್ಮ ಕೇರಿದು ಕೇಳಿ ಕೇಳಿ ತಗೋಬೇಕು. ಅಂದ್ರೆ ಅವರು ಯಕ್ಷಗಾನ ಇವತ್ತು ಈಗ ನೋಡಿ, ಅದಿಕ್ಕೆ course ಗಿರ್ಸ್ ಎಲ್ಲ ಕೆಲವುದೆಲ್ಲ ಮಾಡಿ ಅಥವಾ ತುಂಬಾ educated ಆಗಿ ಕೂಡ, ಇವತ್ತು ಅವರಿಗೆ ಅವ್ರು ಮಾತಾಡಿದ ಭಾ ಷೆಯಲ್ಲಿ ಮಾತಾಡ್ಲಿಕ್ಕೆ ಅಥವಾ ಅವರ ಒಂದು ಇದನ್ನ ಅನುಕರಣೆ ಮಾಡಿ ಬಾರಿ ಕಷ್ಟ ಇದೆ ಅದು ಒಂದು, ಆಹ್ ರಕ್ತಗತವಾಗಿ ಅಷ್ಟು ಪ್ರೀತಿಯಿಂದ ಅವ್ರು ತಗೊಂಡು ಹೋಗ್ತಾರೆ ಅಲ್ವಾ? ಹೌದು ಹೌದು, ಹೌದು. ಅದನ್ ಈಗ ಏನಂದ್ರೆ ವಿದ್ಯಾವಂತರು ಜಾಸ್ತಿ ಆಗಿದೆ. ವಿದ್ಯಾವಂತರು ಜಾಸ್ತಿ ಆಗಿ, ಈಗ ಜಾಸ್ತಿ degree ಕಲ್ತವರು ಕೂಡ ಯಕ್ಷಗಾನ ಕಲೆಯಲ್ಲಿ ಆ ಆವರಿಸ್ಕೊಂಡು ಅವರು ಹೊರಟದ್ದು. ಯಾಕಂದ್ರೆ ಉದ್ಯೋಗ ಸಮಸ್ಯೆ ಬಾರಿ ತೊಂದ್ರೆ ಆಗಿದೆ ಅಲ್ಲ.

ಅದ್ರಿಂದ ಆ ಯಕ್ಷಗಾನ ಒಂದು ಕಲೆ ಮೇಲೆ ಹೋಗೋ ಹೋದೋರು ಎಷ್ಟೋ ವಿದ್ಯಾವಂತರು. ಆದಿಕೋಸ್ಕರ ಇತ್ತೀಚಿಗೆ ಅಲ್ವಾ?

ಹಾ ಹಾ ಹಾ ಹೌದೌದು ನಮ್ದು ಯಕ್ಷಗಾನ ನಮ್ದು ಹವ್ಯಾಸಿ ಯಕ್ಷಗಾನ ಒಂದು ಬಳಗದವರು ನಾವಿಲ್ಲಿ, ಕಾರ್ಕಳದಲ್ಲಿ ಮೂರು ಯಕ್ಷಗಾನ ಬಳಗ ಅಂತೇಳಿ ಒಂದು ಒಂದು ತಂಡ ಕಟ್ಕೊಂಡಿದ್ದೇವೆ, ಅದ್ರಲ್ಲಿ ಅಧ್ಯಕ್ಷ ನಾನು. Okay okay okay okay ಹಾ ಎಂತಂದ್ರೆ ಯಕ್ಷಗಾನ . ಒಂದೆರಡು ಸಾರಿ ನಾವು ಯಕ್ಷಗಾನ ಇಲ್ಲೆ ಪರಿಸರದಲ್ಲಿ ಒಂದು ಆ ನಾವೆಲ್ಲಾ ನಮ್ಮ ಸಂಘ, ಸಂಘದವರೆಲ್ಲಾ ಕೂಡ್ಕೊಂಡು ಒಂದ್ ಯಕ್ಷಗಾನ ಕಾರ್ಯಕ್ರಮ ಮಾಡ್ತೇವೆ. ಬೇರೆ ಯಾರಾದ್ರು ಕರ್ದ್ರೆ, ಈ ಸಂಘದವರು ಕರ್ದ್ರೆ ನಾವು ಹೋಗ್ತೇವೆ ಹವ್ಯಾಸ ಮಾಡಿ ಬರ್ತೇವೆ. ನಿಮ್ಮಂತವರದನೆಲ್ಲಾ ಬೆಳಿಸಿದ್ರೆ ಮಾತ್ರ ಬೆಳಿತದೆ ರಿ, ಮತ್ತ್ ಮು next generation ಗೆ stop ಆಗ್ಬಾರ್ದು, ಅದು continue ಆಗ್ಬೇಕು.

continue ಆಗಿ ಹೌದೌದು ಅದನ್ನ ಅದು ಒಂದು ಒಂದು ವಿದ್ಯೆ ಅದು. ಈ ಯಕ್ಷಗಾನ ಒಂದು ಒಂದು ವಿದ್ಯೆ ಯಾಕಂದ್ರೆ ನಾವು ವಿದ್ಯೆ ಒಂದು ನಮ್ಗೆ ಕಮ್ಮಿ, ನಂದು ವಿದ್ಯೆನೂ ಕಮ್ಮಿ. ಈ ವ್ಯಾಖ್ಯಾನಕ್ ಹೋದ್ ನಂತ್ರ, ಒಂದು ಮಾತಾಡೋಕ್ಕೆ, ಎಲ್ಲಿ ಯಾರಲ್ಲಿ ಮಾತಾಡ್ಬೇಕು, ಒಂದು ಅದೊಂದು ಅವಕಾಶ ಸಿಕ್ಕಿದೆ, ಒಂದು ಒಂದು ಜ್ಞಾನ ಬಂದಿದೆ.

ತುಂಬಾ ಒಂದು ಉತ್ತಮವಾದ ಕಲೆ. ನಾವು ಅವಿದ್ಯಾವಂತರು ಕೂಡ ಉತ್ತಮವಾದ ಕಲೆ ಇದು. ಹಾ sir ಯಕ್ಷಗಾನಂತಾ ಹೇಳಿದ್ರೆ ಸಂಪೂರ್ಣ, ಅದ್ರಲ್ಲಿ ಎಲ್ಲ ಇದೆ. ನೋಡಿ ಚಂಡೆ ವ್ಯವಸ್ಥೆ ಇದೆ, ಭಾಗವತನೂ ಇದೆ, ಪದ ಇದೆ ಸಂಗೀತಸ ಇದೆ ಇದ್ರಲ್ಲಿ , ಆಯ್ತಾ, ವೇಷಭೂಷಣ ಇದೆ , ಹಾವ ಭಾವ ಇದೆ. , ಆಮೇಲೆ ಮಾತುಗಾರಿಕೆ ಇದೆ, ಆಮೇಲೆ stage gimic ಅಂದ್ರೆ ಈ ವೇದಿಕೆ ಯಲ್ಲಿ ಇದ್ಕೊಂಡು ಅದು ಹೆದ್ರಿಕೆ ಹೋಗ್ತದೆ ಆಯ್ತಲ್ಲ ಮತ್ತೆ ಧೈರ್ಯ ಬರ್ತದೆ, voice ಏರಿಳಿತ ಮಾಡ್ಲಿಕ್ಕೆ ಗೊತ್ತಿರ್ತದೆ. ಅವನು ಒಂದು ಪರಿಪೂರ್ಣತೆ ಪರಿಪೂರ್ಣತೆ ಇರುದು ಒಂದು, ಅದನ್ನಾ ಸ್ವಲ್ಪ ಇದ್ದೋರು, ಯಾವುದ್ರಲ್ಲೂ ಬೇಕಾದ್ರು ಆಹ್ ಅಭಿವೃದ್ಧಿ ಆಗ್ಬೋದು ಅಲ್ವಾ? ಹ ಹೌದು ಹೌದು ಅಭಿವೃದ್ಧಿ ನಮ್ಗೆ ಅದೊಂದು ರೀತಿ . ಹೌದು ಹೌದು ಹೌದು ಒಂದು ನೋಡಿ ಕಲಾವಿದರನ್ನ ನೋಡಿ ಇವಾಗವರಿಗೆನಂದ್ರೆ, ಸಮಸ್ಯೆಗಳಂದ್ರೆ ಅವರ ಆರೋಗ್ಯ correct ಆಗಿ ಅವರಿಗೆ maintain ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತಂದ್ರೆ ಮೊನ್ನೆ ಅಲ್ಲಿ ಒಬ್ರು ನೋಡಿ, ಯಕ್ಷಗಾನ ಮಾಡುವಾಗನೆ ಒಬ್ರು ನಮ್ಮ ಕಟೀಲ್ ಮೇಳದಿಂದ ಒಬ್ರು. ಒಂದು ಹತ್ತು ದಿವಸ ನಿದ್ರೆ ಬಿಡುವಂತದ್ದು ಅಥವಾ ಸ್ವಲ್ಪ ಆರೋಗ್ಯದ್ದ್ ಬಗ್ಗೆ ಸ್ವಲ್ಪ ಅವರಿಗೆ ಆಹ್ precautions ತಗೊಳ್ಲಿಕ್ಕೆ ಆಗ್ದೆ ಇರ್ಬಹುದು. ಈದು ಹೀಗೆ ಇದು ಎಲ್ಲ ಸರಿ ಮಾಡ್ಕೊಂಡ್ರೆ.

ಹಾ ತುಂಬ ಒಳ್ಳೆಯ ಹೋ ಇದಾಗ್ತದೆ ಹ್ಮ್.

ಅದು ಈಗ ನೋಡಿ ಕೆಲವರು ಆಹ್ ಇಡೀ ರಾತ್ರಿ ಬೆಳಿಗ್ಗೆವರೆಗೆ ಕಾ cut ಮಾಡಿ ಈಗ, ನಿಮಗೆ ಎರಡ್ ಗಂಟೆವರೆಗೆ ಅಂತ ಮಾಡಿದ್ದಾರೆ ಸ್ವಲ್ಪ. ಹೌದು ಹೌದು ಮಧ್ಯಾಹ್ನ ರಾತ್ರಿ ಎರಡು ಗಂಟೆ ಹವ್ಯಕ ಅಂದ್ರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮುಕ್ತಾಯ ಮಾಡ್ತಾರೆ ಈಗ.

ಈ ಕಲಾವಿದ್ರಿಗೆಲ್ಲಾ ಒಳ್ಳೇದೆ, ಕಲಾವಿದ್ರಿಗೆ ಒಂದು ನಿದ್ದೆ ಮಾಡೋಕ್ಕೆ ಅವರಿಗೆ ವಿರಾಮಕ್ಕೆ ಅದು ಬಹಳ ಒಳ್ಳೆದೆ. Okay, okay, okay, okay ಹಾಗಾದ್ರೆ ರಾಮು ಅವರೆ ಸಿಗ್ತೇನೆ, ಏನಾದ್ರು ಹೊಸ ವಿಷಯ ಇದ್ರೆ ತಿಳಿಸಿ ನಾನು ಆದ್ರೆ ನಿಮ್ಗೆ ಮತ್ತೆ phone ಮಾಡ್ತೇನೆ ಆಯ್ತಾ

ಹಾ ಹೇಳಿ ಲಕ್ಷ್ಮಿ ಅವರೇ ಆರಾಮಿದ್ದೀರಾ?

ಹಾ ಆರಾಮಿದ್ದೀವಿ ನಮ್ಮ್ college ಅಲ್ಲಿ function ಐತೆ ಬರ್ತೀರಾ? ಹಾ ಬರ್ತೀವಿ ಯಾವಾಗ ಇರೋದು? ನಾಳೆ morning nine thirty .

Sorry ಬೆಳಗ್ಗೆ ಒಂಬತ್ತುವರಿಗೆ ಒಂಬತ್ತುವರೆಯಿಂದ evening ಐದುವರೆ ತಕನ. ನಮ್ಮ್ ಸ್ನೇಹಿತರ್ನ್ನು ಕರಕೋ ಬರಬೋದಾ? ಹಾ ಕರ್ಕೊಂಡ್ ಬನ್ನಿ ಅದಕ್ಕೇನ್ ತೊಂದ್ರೆ ಇಲ್ಲಾ ಕರ್ಕೊಂಡ್ ಬಂದ್ ಆರಾಮಾಗಿ ನೊಡ್ಕೊಂತ ಇರ್ರಿ.

ನೀವೇನಾದ್ರೂ join ಆಗ್ತೀರಾ ನಮ್ಮದ್ರಲ್ಲಿ?

Dance ಇದೆ dance ಅಲ್ಲಿ ಏನಾದ್ರು ಆ attend ಆಗ್ತೀರಾ? ಇಲ್ಲಾ ಇಲ್ಲಾ ನಾವ್ ನೋಡಕ್ ಬರ್ತಿವ್ ಅಷ್ಟೇ.

ಯಾವ್ college ರಿ ನಿಮ್ದು? ನಮ್ದು girls college ನಿಮ್ದು? ನಮ್ದು ಸರಳಾದೇವಿ college degree . ಹೌದಾ? ಸರಿ ಏನ್ ಇದೀರಿ? ನಮ್ದು degree B.Com last year final year .

ಹಾ ಸರಿ ಸರಿ ಇನ್ನಾ ಏನ್ ವಿಚಾರ ಹೇಳ್ರಿ?

ಅದೇ ನಮ್ದು function ಗೆ ಐತೆ function ಗ್ invite ಮಾಡೋಣ ಅಂತ call ಮಾಡಿದ್ದೀವಿ. ಹಾ ಸರಿ ಬರ್ತೀವಿ ನಾಳೆ ಬರ್ತೀವಿ. ಹಾ ನಾಳೆ ಆ ಒಂಬತ್ತುವರೆಗೆ ನೋಡಿ.

ಒಳ್ಳೆ college life ಚೆನ್ನಾಗೈತೆ ಬರ್ರಿ ಸಾರಿ ಬಂದು visit ಮಾಡ್ರಿ ನೋಡಿಕೊಂಡು ಹೋಗ್ವಂತ್ರಿ.

ಒಳ್ಳೆ skit ಗಳು ಅದವೇ dance ಅದೆ.

lecturers teachers ಕೂಡಾ . ಮಾಡ್ತೀರಾ program ಏನ್ ಮಾಡ್ತೀರಿ?

ಹೌದಾ ಎಷ್ಟ್ ಜನ?

ಇಬ್ರೂ ಹೆಸ್ರು? ನಾನು ಮತ್ತೆ ಶೋಬೀತಾ ಅಂತ ಒಬ್ಬ್ ಹುಡುಗಿ ಇದಾಳೆ.

ಶಿವಾ ಶಿವಾ ಸರಿ ಶಿವಾ ಇನ್ನಾ ಏನು ಊಟಾ ಆಯ್ತಾ?

ಆಯ್ತು ನಿಮ್ಗೆ? Class ಇಂದಾ ನಾವ್ ಹೊರಗ್ ಬಂದಿದೆವೆ ಅದೆ dance program ಐತಲ್ಲ.

ಇನ್ನ ಮತ್ತೆ ನೀವೇ ಏನ್ ಏನ್ ಮಾಡ್ತಿದೀರಿ college ಅಲ್ಲಿ ಯಾವ ತರಾ ಇದೆ ನಿಮ್ದು? ನಮ್ಮ್ದೇನ್ ಚೆನ್ನಾಗೈತೆ ಚೆನ್ನಾಗ್ class ನಡೀತಾ ಇದಾವ.

Programs ಕೂಡಾ ನಡೀತಾವ ನಮ್ಮ್ college ನಲ್ಲಿ.

ನೀವೇನಾದ್ರು program ಅಲ್ಲಿ attend ಮಾಡಿದ್ದೀರಾ?

ಹ್ಮ್ ನಮ್ಮದ್ರಲ್ಲಿ attend ಮಾಡ್ಬೋದಲ್ಲಾ ನಮ್ಮದ್ರಲ್ಲಿ dance program ಅಲ್ಲಿ ನಮ್ಮ್ ಜೊತೆ ಮಾಡ್ಬೋದಲ್ಲಾ ಬಂದು? ಇಲ್ಲಾ ಮಾಡ್ತಿದ್ದೆ but ನನಗೆ ಯಾ~ ಇಷ್ಟ ಇಲ್ಲಾ.

Okay okay ಇರೋದಾ ನೀವು?

ಹೌದಾ ಇನ್ನೆನ್ ವಿಚಾರ? ಹೇಳ್ಬೇಕ್ರಿ ನೀವೇ college ಬರ್ರಿ college ಹೆಂಗೈತೆ college life ಹೆಂಗಿದೆ? ನಿಮ್ friends ಹೆಂಗೀದರಾ ಯಾರ್ ಯಾರ್ ಇದಾರಾ friends ನಿಮ್ ಜೊತಿಗೆ? ನನ್ನ್ ಜೊತಿಗೆ ಮೇಘನಾ, ಶ್ರಾವ್ಯ, ಅಖಿಲಾ, ದೀಪು and ಭಾಗ್ಯ ನನ್ ಅವ್ರು.

okay bye ಆಮೇಲೆ ಸಾಯಂಕಾಲ ಮಾಡ್ತೀನಿ call .

Hello ಹೇಗಿದ್ದೀರಾ? ಹ ನಾನ್ ಚೆನ್ನಾಗಿದ್ದೇನೆ ವರ್ಣ, ನೀವ್ ಹೇಗಿದ್ದೀರಾ? ಹ ನಾನ್ ಆರಾಮಾಗಿದ್ದೇನೆ ಮತ್ತೆ?

ಮತ್ತೆ ಏನ್ ಮಾಡ್ತಿದ್ದೀರಾ ಈಗ? ಹ ನಾನ್ ಕುತ್ಕೊಂಡಿದೆನೇ ಈಗ. TV ನೋಡ್ತಾ.

ಹ ಮತ್ತ್. ಅಯ್ಯೋ ಹೊಸ ವರ್ಷ ಬಂತಲ್ಲ ಎರಡು ಸಾವಿರದ ಇಪ್ಪತ್ತು ಮೂರೂ ಈ ವಾರಕ್ಕೆ. ಹೌದು. good bye to two thousand twenty two .

bye bye two - thousand - twenty two ಗೆ, two - thousand twenty - two ಇನ್ನು twenty three ಬಂತು new year . ಹೌದು ಏನಾದ್ರು ಹೊಸ plan ಉಂಟಾ ಜನವರಿ ಒಂದ್ಕಕ್ಕೆ. ಹಾ ಈ ಸಲ ಆದಿತ್ಯವಾರ ಬರುದು, ಹ ಹೊಸ ವರ್ಷ.

ಹ ಹಾಗೆ ನಿಮ್ಕಡೆ ಏನ್ ಗಮ್ಮತ್ ಇದೆ? ಗಮ್ಮತ್ತು. ನಾವ್ friends ಯೆಲ್ಲಾ ಒಟ್ಟಿಗೆ ಹೊರಗೆ ಹೋಗ್ವಾ ಅಂತ ಅಂದ್ಕೊಂಡಿದ್ದೇವೆ ಈ ಸಲ. ನಮ್ ಕಡೆಯೆಲ್ಲಾ ನಮ್ಮ ಅಹ್ ನಮ್ಮ ಅಹ್ ನಮ್ಮಲ್ಲಿ ಇದು ಪಟಾಕಿಯೆಲ್ಲಾ ಬಿಟ್ಟು ಸಂಭ್ರಮಿಸ್ತಾರೆ, ಎಲ್ರು.